ಆದ್ರೂನು ಹೋಟೆಲ್ ಗೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ.

ನಮಗೆ ಹಾಸ್ಟೆಲ್ ಲಿ ಫುಡ್ ಹಾಸ್ಟೆಲ್ ಲಿ ಇರೋದ್ರಿಂದ ನಾವು--

ಆಣೆಕಟ್ಟು ಅಣೆಕಟ್ಟಲ್ಲಿ ನೀರು ಹ್ಮ್ ಆ ಜಾಸ್ತಿ ಆಗಿರ್ತ --

ಅಲ್ಲಿ ಹೋಗಿ ಎಲ್ಲ ನೀರು ತುಂಬಿತ್ತು ಅಂದ್ರೆ ಎಲ್ಲ ಫುಲ್ ಖುಷಿಯಾಗಿ ಹೋಗಿ ನೋಡಕ್ ಹೋಗ್ತಿವಿ ಅಲ್ಲಿಗೆ.

ಅವಾಗ ಆ ಹಬ್ಬಕ್ಕೋಸ್ಕರ ಅಂತ ಹೇಳಿ ಎಲ್ಲರು ಒಂದೇ ಮನೇಲಿ ಸೇರಿ --

ಅದು ಒಂದು ಊರಲ್ಲಿ ಜ ಹಳ್ಳಿಗಳಲ್ಲೆಲ್ಲ --

ಮತ್ತೆ ಅದರಿಂದನು ಮೆಕ್ಯಾನಿಕಲ್ ಲ್ಲಿ ದುಡಿದು ಊಟ ಮಾಡೋವ್ರು ಇರ್ತಾರೆ.

ವರಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಅಲಂಕಾರ ಮಾಡಿ ಚಂದ ಕೂರಿಸಿ ಅದೊಂದು ತರ ಚಂದ ಇರುತ್ತೆ.